ಆ ಹಡಗಿನ ಒಳಗಡೆ ಒಂದು ಧ್ವಜ ಕಾಣಿಸುತ್ತಿದೆ.

ಚಿತ್ರದಲ್ಲಿ ಒಂದು ಗೋಡೆ ಕಾಣಿಸುತ್ತಿದೆ ಗೋಡೆಯ ಎದುರಲ್ಲಿ ಒಂದು ಬುದ್ಧನ ಮೂರ್ತಿ ಕಾಣಿಸುತ್ತಿದೆ.

ಇನ್ನು ಎರಡು ಮಕ್ಕಳು ಜೋಕಾಲಿ ಆಟ ಆಡುತ್ತಿದ್ದಾರೆ.

ಮತ್ತು ಕ ಬದಿಯಲ್ಲಿ ಒಂದು ಕಟ್ಟಡ ಕಾಣಿಸುತ್ತಿದೆ.

ಈ ಚಿತ್ರದ ಒಳಗಡೆ ಒಂದು ಬೇಕರಿ ಕಾಣಿಸುತ್ತಿದೆ ಬೇಕರಿಯ ಒಳಗಡೆ ಕೆಲವು ಬಿಸ್ಕೆಟ್ ಪಾಕೆಟ್ ಗಳು ಕಾಣಿಸುತ್ತಿವೆ.

ಇದರ ಒಳಗಡೆ ಕೊಬ್ಬರಿ ಎಣ್ಣಿ ಕೆಲವು ಸಾಬೂನುಗಳು ಕಾಣಿಸುತ್ತಿವೆ.

ಮತ್ತು ಕೆಲವು ಕೂಲ್ ಡ್ರಿಂಕ್ಸ್ ಗಳು ಕಾಣಿಸುತ್ತಿವೆ.

ಈ ಚಿತ್ರದಲ್ಲಿ ರನ್ನಿಂಗ್ ರೇಸ್ ಮಾಡುವ ಸ್ಥಳ ಕಾಣಿಸುತ್ತಿದೆ ಆ ರನ್ನಿಂಗ್ ರೇಸ್ ಮಾಡುವ ಸ್ಥಳದಲ್ಲಿ ಮೂರು ಹುಡುಗರು ರನ್ನಿಂಗ್ ರೇಸ್ ನಲ್ಲಿ ಓಡುತ್ತಿದ್ದಾರೆ.

ಆಕಳಿಗೆ ಒಂದು ಮೂಗು ಮೂಗಿಗೆ ಒಂದು ಹಗ್ಗವನ್ನು ಕಟ್ಟಿದ್ದಾರೆ.

ಅಂಗಡಿಯ ಒಳಗಡೆ ಹೋಗಲು ಬಾಗಿಲು ಕಾಣಿಸುತಿವೆ ಅಂಗಡಿಯ ಹೊರಗಡೆ ಕೆಲವು ವ್ಯಯರ್ ತಂತಿಗಳು ಕಾಣಿಸುತ್ತಿವೆ.

ಮತ್ತು ರ್ಯಾಕ್ ನಲ್ಲಿ ಒಂದು ದೇವಿಯ ಫೋಟೋ ಕಾಣಿಸುತ್ತಿದೆ ಮತ್ತು ಒಂದು ವಿದ್ಯುತ್ ಬಲ್ಬ್ ಉರಿಯುತ್ತಿದೆ.

ಮತ್ತು ಅಂಗಡಿಯ ಹೊರಗಡೆ ಕೆಲವು ಪೇಯಿಂಟ್ ಡಬ್ಬಿಗಳನ್ನು ಇಟ್ಟಿದ್ದಾರೆ.

ಕೆಲವು ಮನೆ ಕ್ಲೀನ್ ಮಾಡುವಂತಹ ವಸ್ತುಗಳು ಕಾಣಿಸುತ್ತಿವೆ.

ಈ ಚಿತ್ರದಲ್ಲಿ ಒಂದು ಕಿರಾಣಿ ಅಂಗಡಿ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಹಳೆಯ ದೇವಸ್ಥಾನ ಕಾಣಿಸುತ್ತಿದೆ.

ಇದು ದೂರದಲ್ಲಿ ಮೂರು ಅಂತಸ್ತಿನ ದೊಡ್ಡ ಕಟ್ಟಡ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಒಂದು ಕೊಠಡಿ ಕಾಣಿಸುತ್ತಿದೆ ಕೊಠಡಿಯ ಒಳಗಡೆ ಕಟ್ಟಿಗೆಯ ರ್ಯಕುಗಳು ಕಾಣಿಸುತ್ತಿವೆ.

ಈ ಚಿತ್ರದಲ್ಲಿ ಒಂದು ಕಾಲೇಜ್ ಕಾಣಿಸುತ್ತಿದೆ ಕಾಲೇಜ್ ನ ಒಳಗಡೆ ಸ್ಟೂಡೆಂಟ್ಸ್ ಗಳು ಬಣ್ಣ ಬಣ್ಣದ ಉಡುಗೆ ತೊಡುಗೆಗಳನ್ನು ಹಾಕಿಕೊಂಡು--

ಮತ್ತು ಸುತ್ತಲು ಹಚ್ಚ ಹಸಿರಾದ ಗಿಡಮರಗಳು ಕಾಣಿಸುತ್ತಿವೆ ಮತ್ತು ದೂರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತಿದೆ.

ಮತ್ತು ಒಂದು ಧ್ವಜ ಕಾಣಿಸುತ್ತಿದೆ ಮತ್ತೊಂದು ದೊಡ್ಡದಾದ ಕಟ್ಟಡ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಒಂದು ಬಟ್ಟೆಯ ಅಂಗಡಿ ಕಾಣಿಸುತ್ತಿದೆ ಆ ಅಂಗಡಿ ಒಳಗಡೆ ಒಂದು ಬೊಂಬೆಗೆ--

ಈ ಚಿತ್ರದಲ್ಲಿ ಯೋಗಾಸನ ಮಾಡುವಂತಹ ಸ್ಥಳ ಕಾಣಿಸುತ್ತಿದೆ ಅಲ್ಲಿ ಹಲವು ವ್ಯಕ್ತಿಗಳು ಮತ್ತು ಮಕ್ಕಳು ಯೋಗಾಸನವನ್ನು ಮಾಡುತ್ತಿದ್ದಾರೆ.